ಜಾವಾದಲ್ಲಿನ ಅಂಕಗಣಿತೀಯ ಪ್ರಕ್ರಿಯೆ ಗಳ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನೀವು ವಿವಿಧ ಅಂಕಗಣಿತದ ಪ್ರಕ್ರಿಯೆಗಳನ್ನು ಕಲಿಯಲಿದ್ದೀರಿ
ಅವು - ಕೂಡಿಸುವುದು ಕಳೆಯುವುದು ಗುಣಾಕಾರ ಭಾಗಾಕಾರ ಮತ್ತು ಇವನ್ನು ಹೇಗೆ ಉಪಯೋಗಿಸುವುದು
ಈ ಟ್ಯುಟೋರಿಯಲ್ ನಲ್ಲಿ ನಾವು ಉಬುಂಟು 1110 ಹನ್ನೊಂದು ಬಿಂದು ಹತ್ತು ಜೆಡಿಕೆ 16 ಒಂದು ಬಿಂದು ಆರು ಮತ್ತು ಎಕ್ಲಿಪ್ಸ್ 37 ಮೂರು ಬಿಂದು ಏಳು ಅನ್ನು ಉಪಯೋಗಿಸುತ್ತಿದ್ದೇವೆ
ಈ ಟ್ಯುಟೋರಿಯಲ್ ಅನ್ನು ಅಭ್ಯಸಿಸಲು ನಿಮ್ಮ ಸಿಸ್ಟಮ್ ನಲ್ಲಿ ಎಕ್ಲಿಪ್ಸ್ ಅನ್ನು ಇನ್ಸ್ಟಾಲ್ ಮಾಡಿರಬೇಕು
ಮತ್ತು ನೀವು ಎಕ್ಲಿಪ್ಸ್ ನಲ್ಲಿ ಫೈಲನ್ನು ಕ್ರಿಯೇಟ್ ಮಾಡಿ ಸೇವ್ ಮತ್ತು ರನ್ ಮಾಡುವುದನ್ನು ತಿಳಿದಿರಬೇಕು
ತಿಳಿಯದಿದ್ದಲ್ಲಿ ಸಂಬಂಧಿಸಿದ ಟ್ಯುಟೋರಿಯಲ್ ಗಾಗಿ ನಮ್ಮ ವೆಬ್ಸೈಟ್ ಗೆ ಭೇಟಿಕೊಡಿ
ಇಲ್ಲಿ ಆಪರೇಟರ್ ಗಳ ಮತ್ತು ಅವುಗಳು ಮಾಡುವ ಗಣಿತದ ಆಪರೇಷನ್ ಗಳ ಪಟ್ಟಿ ಕೊಟ್ಟಿದೆ
ಕೂಡಿಸುವುದಕ್ಕಾಗಿ ಪ್ಲಸ್ ಚಿಹ್ನೆ ಕಳೆಯಲು ಮೈನಸ್ ಗುಣಿಸಲು ಆಸ್ಟೆರಿಕ್ ಮತ್ತು ಭಾಗಿಸಲು ಸ್ಲ್ಯಾಶ್ ಚಿಹ್ನೆ ಪ್ರತಿಯೊಂದನ್ನು ಸವಿಸ್ತಾರವಾಗಿ ನೋಡೋಣ ಇಲ್ಲಿ ಎಕ್ಲಿಪ್ಸ್ ಐಡಿಇ ಮತ್ತು ಉಳಿದ ಸಂಕೇತಗಳಿಗೆ ಬೇಕಾದ ಸ್ಕೆಲಿಟನ್ ಅನ್ನು ಹೊಂದಿದ್ದೇವೆ
ನಾವು ಅರಿತ್ಮೆಟಿಕ್ ಆಪರೇಷನ್ನ ಹೆಸರಿನ ಪಾಠವನ್ನು ತಯಾರಿಸಿದ್ದೇವೆ ಮತ್ತು ಮೈನ್ ವಿಧಾನವನ್ನು ಸೇರಿಸಿದ್ದೇವೆ
ಕೆಲವು ವೇರಿಯೇಬಲ್ಸ್ ಅನ್ನು ಸೇರಿಸೋಣ
ಇಂಟ್ ಇಂಟ್ x 5 ಎಕ್ಸ್ ಸಮ ಐದು ಇಂಟ್ ಇಂಟ್ y 10 ವೈ ಸಮ ಹತ್ತು ಇಂಟ್int ರಿಸಲ್ಟ್ ರಿಸಿಲ್ಟ್ x ಮತ್ತು y ಅಪರೆಂಡ್ಸ್ ಗಳು ಮತ್ತು ರಿಸಲ್ಟ್ ಎಂಬುದು ಕ್ರಿಯೆಯ ಔಟ್ ಪುಟ್ ಅನ್ನು ಸಂಗ್ರಹಿಸುತ್ತದೆ
ಅವನ್ನು ಕೂಡಿಸಿ ಫಲಿತಾಂಶವನ್ನು ಪ್ರಿಂಟ್ ಮಾಡೋಣ
ರಿಸಲ್ಟ್Result xy ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಎನ್ ಆವರಣದಲ್ಲಿ ರಿಸಲ್ಟ್ ಸಿಸ್ಟಮ್
ಪ್ರಿಂಟ್ಲ್ನ ಇನ್ ಪ್ಯಾರಂಟೆಸಿಸ್ ರಿಸಲ್ಟ್ ಸೇವ್ ಮಾಡಲು Ctrl s ಮತ್ತು ರನ್ ಮಾಡಲು Ctrl F11ನ್ನು ಒತ್ತಿ
ಕೂಡಿದುದರ ಔಟ್ ಪುಟ್ ರಿಸಲ್ಟ್ ನಲ್ಲಿ ಸಂಗ್ರಹಗೊಂಡು ಅದರ ಮೌಲ್ಯ ಪ್ರಿಂಟ್ ಆಗಿರುವುದನ್ನು ನಾವು ನೋಡುತ್ತಿದ್ದೇವೆ
ನಾವೀಗ ಮೌಲ್ಯಗಳನ್ನು ಬದಲಿಸೋಣ
x75ಎಕ್ಸ್ ಸಮ ಎಪ್ಪತ್ತೈದುy 15 ವೈ ಸಮ ಹದಿನೈದು ಸೇವ್ ಮಾಡಿ ರನ್ ಮಾಡಿ ಮೌಲ್ಯಕ್ಕೆ ತಕ್ಕಹಾಗೆ ಔಟ್ ಪುಟ್ ಬದಲಾಗಿರುವುದನ್ನು ನೋಡುತ್ತಿದ್ದೇವೆ
ನಾವೀಗ ಋಣಾತ್ಮಕ ಮೌಲ್ಯದೊಂದಿಗೆ ಪ್ರಯತ್ನಿಸೋಣ
ವೈ ಸಮ ಮೈನಸ್ ಇಪ್ಪತ್ತೈದು ಸೇವ್ ರನ್ 75 ಎಪ್ಪತ್ತೈದು ಕೂಡಿಸು 25ಮೈನಸ್ ಇಪ್ಪತ್ತೈದ ರ ಔಟ್ ಪುಟ್ ಬದಲಾಗಿ ಪ್ರಿಂಟ್ ಆಗಿರುವುದನ್ನು ನೋಡುತ್ತೇವೆ ನಾವೀಗ ಕಳೆಯುವುದನ್ನು ಪ್ರಯತ್ನಿಸೋಣ
y5 ವೈ ಸಮ ಐದು ಮತ್ತು xy ಎಕ್ಸ್ ಕೂಡಿಸು ವೈ ಅನ್ನು x ಯ್ ಎಕ್ಸ್ ಕಳೆ ವೈ ಗೆ ಬದಲಿಸಿ ಸೇವ್ ಮಾಡಿ ರನ್ ಮಾಡಿ 75 5ಎಪ್ಪತ್ತೈದು ಕಳೆ ಐದ ರ ಔಟ್ ಪುಟ್ ಪ್ರಿಂಟ್ ಆಗಿರುವುದನ್ನು ನೋಡುತ್ತೇವೆ
ಈಗ ಗುಣಾಕಾರವನ್ನು ಪ್ರಯತ್ನಿಸೋಣ ಮೈನಸ್ಅನ್ನು ಆಸ್ಟೆರಿಕ್ಗೆ ಬದಲಿಸಿ ಸೇವ್ ಮತ್ತು ರನ್ ಆಸ್ಟೆರಿಕ್ ಚಿಹ್ನೆಯನ್ನುಉಪಯೋಗಿಸಿ 75ಎಪ್ಪತ್ತೈದ ನ್ನು 5 ಐದ ರಿಂದ ಗುಣಿಸುವುದನ್ನು ನೋಡುತ್ತೇವೆ
ಈಗ ಭಾಗಾಕಾರವನ್ನು ಪ್ರಯತ್ನಿಸೋಣ ಆಸ್ಟೆರಿಕ್ ಅನ್ನು ತೆಗೆದು ಸ್ಲ್ಯಾಶ್ ಅನ್ನು ಟೈಪ್ ಮಾಡಿ ಸೇವ್ ಮಾಡಿ ರನ್ ಮಾಡಿ ನಿರೀಕ್ಷಿಸಿದಂತೆ ಔಟ್ ಪುಟ್ಅನ್ನು ನೋಡುತ್ತೇವೆ
ನಾವೀಗ ನಿರೀಕ್ಷಿಸಿದ ಫಲಿತಾಂಶವು ದಶಮಾಂಶ ಸಂಖ್ಯೆಯಾಗಿದ್ದರೆ ಏನಾಗುತ್ತದೆಂದು ನೋಡೋಣ
5 ಐದನ್ನು 10ಹತ್ತ ಕ್ಕೆ ಬದಲಿಸಿ ಫಲಿತಾಂಶವು 75 ಏಳು ಬಿಂದು ಐದು ಆಗಿರಬೇಕು
ಹಾಗಾಗಿ ರಿಸಲ್ಟ್ ರಿಸಲ್ಟ್ ಅನ್ನು ಫ್ಲೋಟ್ ಪ್ಲೋಟ್ ಗೆ ಬದಲಾಯಿಸೋಣ
ಸೇವ್ ಮಾಡಿ ರನ್ ಮಾಡಿ ನಿರೀಕ್ಷಿಸಿದ ಫಲಿತಾಂಶವು 75 ಏಳು ಬಿಂದು ಐದುಆದರೂ ಔಟ್ ಪುಟ್ 70 ಏಳು ಬಿಂದು ಸೊನ್ನೆ ಯನ್ನು ಪಡೆದಿರುವುದನ್ನು ಗಮನಿಸಿ ಇದು ಏಕೆಂದರೆ ಭಾಗಾಕಾರದಲ್ಲಿ ಸೇರಿರುವ ಎರಡೂ ಅಪರೆಂಡ್ಸಗಳು ಪೂರ್ಣಾಂಕಗಳು y ವೈ ನ್ನು ಫ್ಲೋಟ್ ಪ್ಲೋಟ್ ಗೆ ಬದಲಿಸೋಣ
y10f ವೈ ಸಮ ಹತ್ತು ಎಫ್ ಸೇವ್ ರನ್
ನಾವೀಗ ನಿರೀಕ್ಷಿಸಿದ ಫಲಿತಾಂಶವನ್ನು ನೋಡಬಹುದು
ನೆನಪಿನಲ್ಲಿಡಬೇಕಾದುದು ಏನೆಂದರೆ ನಿರೀಕ್ಷಿಸಿದ ಫಲಿತಾಂಶವು ಫ್ಲೋಟ್ ಪ್ಲೋಟ್ ಆಗಿದ್ದಲ್ಲಿ ನಿರೀಕ್ಷಿಸಿದ ಔಟ್ ಪುಟ್ ಪಡೆಯಲು ಅಪರೆಂಡ್ಸ್ ಗಳಲ್ಲಿ ಒಂದು ಫ್ಲೋಟ್ ಪ್ಲೋಟ್ ಆಗಿರಲೇಬೇಕು
ಒಂದಕ್ಕಿಂತ ಹೆಚ್ಚು ಆಪರೇಟರ್ ಗಳಿದ್ದರೆ ಏನಾಗುತ್ತದೆಂದು ನೋಡೋಣ
ಎಲ್ಲಾ ಅಪರೆಂಡ್ಸ್ ಗಳನ್ನುತೆಗೆಯಿರಿ
ಇಂಟ್ ರಿಸಲ್ಟ್ ಇಂಟ್ ರಿಸಲ್ಟ್ 84 2ಎಂಟು ಕೂಡಿಸು ನಾಲ್ಕು ಕಳೆ ಎರಡು
ಇದನ್ನು ಸೇವ್ ಮಾಡಿ ರನ್ ಮಾಡಿ
ನಿರೀಕ್ಷಿಸಿದ ಔಟ್ ಪುಟ್ ಬಂದಿರುವುದನ್ನು ನೋಡುತ್ತೇವೆ
ಈಗ ಮೈನಸ್ ಅನ್ನು ಸ್ಲ್ಯಾಶ್ ಗೆ ಬದಲಿಸಿ ಈಗ ಭಾಗಿಸುವದಕ್ಕಿಂತ ಮುಂಚೆ ಕೂಡಿಸಿದ್ದರೆ ಫಲಿತಾಂಶವು 6 ಆಗಿರುತ್ತದೆ
ಅಥವಾ ಕೂಡುವ ಮುಂಚೆ ಭಾಗಿಸಿದರೆ ಫಲಿತಾಂಶವು 10 ಆಗಿರುತ್ತದೆ
ನಾವೀಗ ರನ್ ಮಾಡಿ ಫಲಿತಾಂಶವನ್ನು ನೋಡೋಣ
ಫಲಿತಾಂಶವು ೧೦ ಎಂದು ಕಾಣುತ್ತಿದೆ ಅಂದರೆ ಕೂಡುವ ಮುಂಚೆ ಭಾಗಿಸಲಾಗಿದೆ ಎಂದರ್ಥ
ಇದು ಏಕೆಂದರೆ ಭಾಗಿಸುವ ಕ್ರಿಯೆಯು ಕೂಡುವ ಕ್ರಿಯೆಗಿಂತ ಹೆಚ್ಚು ಪ್ರಾಧಾನ್ಯತೆಯನ್ನು ಹೊಂದಿದೆ
ಈ ರೀತಿಯ ಸಂದರ್ಭಗಳಲ್ಲಿ ಪ್ರಾಧಾನ್ಯತೆಯನ್ನು ಅತಿಕ್ರಮಿಸಬೇಕೆನಿಸಿದಲ್ಲಿ ಆವರಣವನ್ನು ಬಳಸುತ್ತೇವೆ
ಆವರಣವನ್ನು ಸೇರುಸುವ ಮೂಲಕ ಭಾಗಿಸುವುದಕ್ಕಿಂತ ಮುಂಚೆ ಕೂಡಿಸಬೇಕೆಂದು ಜಾವಾಕ್ಕೆ ನಾವು ಸೂಚಿಸುತ್ತೇವೆ
ನಾವೀಗ ಫೈಲನ್ನು ರನ್ ಮಾಡೋಣ
ನಾವೀಗ ನೋಡುವ ಹಾಗೆ ಮೊದಲು ಕೂಡಿರುವುದರಿಂದ ನಿರೀಕ್ಷಿಸಿದ ಹಾಗೆ ಫಲಿತಾಂಶವು ಸಹ 6 ಆಗಿರುತ್ತದೆ
ನಿಯಮದಂತೆ ಪ್ರಕ್ರಿಯೆಯ ಕ್ರಮ ಸರಿಯಾಗಿ ತಿಳಿಯದಿದ್ದಲ್ಲಿ ಆವರಣವನ್ನು ಉಪಯೋಗಿಸಬೇಕೆಂದು ನೆನಪಿಟ್ಟುಕೊಳ್ಳಿ
ಈ ಮೂಲಕ ನಾವು ಈ ಟ್ಯುಟೋರಿಯಲ್ ನ ಕೊನೆಯನ್ನು ತಲುಪಿದೆವು
ನಾವೀಗ ಕಲಿತದ್ದು ಜಾವಾದಲ್ಲಿ ಸಾಮಾನ್ಯ ಗಣಿತೀಯ ಪ್ರಕ್ರಿಯೆಯನ್ನು ಹೇಗೆ ಮಾಡಬಹುದೆಂದು
ಆಪರೇಟರ್ ನ ಪ್ರಾಧಾನ್ಯತೆ ಮತ್ತು ಅದನ್ನು ಅತಿಕ್ರಮಿಸುವುದು ಹೇಗೆ
ಈ ಟ್ಯುಟೋರಿಯಲ್ ನ ಅಸೈನ್ಮೆಂಟ್ ರೂಪದಲ್ಲಿ ಮಾಡ್ಯುಲೊ ಮೋಡ್ಯುಲೋ ಆಪರೇಟರ್ ಎಂದರೇನು ಹಾಗು ಅದರ ಕಾರ್ಯವೇನೆಂದು ತಿಳಿಯಿರಿ
ಈ ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಬಗ್ಗೆ ಹೆಚ್ಚು ತಿಳಿಯಲು ದಯವಿಟ್ಟು ಈ ಲಿಂಕ್ ನಲ್ಲಿ ಸಿಗುವ ವೀಡಿಯೋ ವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ಥ್ ಇಲ್ಲವಾದಲ್ಲಿ ನೀವಿದನ್ನು ಡೌನ್ಲೋಡ್ ಮಾಡಿ ಕೂಡಾ ನೋಡಬಹುದು
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಬೆಂಗಳೂರಿನಿಂದ ರುಕ್ಮಾಂಗದ ಆರ್ಯ ಮತ್ತು ಪ್ರವಾಚಕ ಐ
ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು